ಇಲ್ಲಿ ಒಂದು ಸೋಫಾ ಮಲಗಿಕೊಳ್ಳುವ ಸೋಫಾ ವನ್ನು ಕಾಣಬಹುದು.

ಹಾಗೆ ತೆಲೆದಿಂಬುವನ್ನು ಕಾಣಬಹುದು ಹಾಗೆ ಒಂದು ಎಲೆಕ್ಟ್ರಿಕ್ ಲೈಟಿಂಗ್ ಕಾಣಬಹುದು.

ಆನಂತರ ಚಿಕ್ಕ ಚಿಕ್ಕ ಮರಗಳನ್ನು ಕಾಣಬಹುದು ಹಾಗು ದೊಡ್ಡ ಮರವನ್ನು ಕಾಣಬಹುದು.

ಇದರ ಹಿಂದೆ ಒಂದು ದೊಡ್ಡ ಬೆಟ್ಟವಿದೆ ಆನಂತರ ಅಲ್ಲಿ ಗಿಡಮರಗಳು ಇವೆ.

ಹಾಗೂ ಒಂದು ಕಟ್ಟಡ ರೂಮನ್ನು ಕಾಣಬಹುದು.

ಇವುಗಳು ಬರ್ತಡೇ ಯಲ್ಲಿ ಕೇಕ್ ಕಟ್ ಮಾಡಬಹುದು.

ಹಾಗು ಸುಂದರವಾದ ಹೂವುಗಳಿವೆ ಇಲ್ಲಿ ಒಂದು ಸಿಂಹಾಸನವು ಕಾಣಬಹುದು.

ಹಾಗೆಯೇ ಹಲವಾರು ಗಿಡಗಳನ್ನು ಮರಗಳನ್ನು ಕಾಣಬಹುದು.

ಹಾಗೂ ಒಂದು ದೊಡ್ಡ ಗಾ ಗಾರ್ಡನ್ ಅನ್ನು ಕಾಣಬಹುದು.

ಇಲ್ಲಿ ರಸ್ತೆ ನಿರ್ಮಾಣ ಜರಗಲಿದೆ ಅದ ಆ ಕಾರಣ ರಸ್ತೆ ಅಲ್ಲೆ ರೊಳಗಳು ರೋಲರ್ ಗಳು ನಿಂತಿವೆ.

ಹಾಗೆಯೇ ಒಂದು ದೊಡ್ಡ ಗಾತ್ರದ ಮನೆಯನ್ನು ಕಾಣಬಹುದು.

ಹಾಗೆಯೇ ಒಂದು ಸಣ್ಣ ಗಿಡವನ್ನ ಕಾಣಬಹುದು ಹಾಗೆ ಒಂದು ದೊಡ್ಡ ಮರವನ್ನು ಸಹ ಕಾಣಬಹುದು.

ಇಲ್ಲಿ ಒಂದು ವಾಹನವನ್ನು ಕಾಣಬಹುದು ಹಾಗೆಯೇ ಇಬ್ಬರು ಯುವಕರನ್ನು ಕಾಣಬಹುದು.

ಇದು ನಮ್ಮ ಕೊಪ್ಪಳದ ಶ್ರೀ ಗವಿಸಿದ್ದೆಶ್ವರ ಮಟ ಜಾತ್ರ ಮಹೋತ್ಸವದ ಭೂಮಿ.

ಇವನು ಸೆಲ್ಫಿ ಅನ್ನು ತೆಗೆದಿದ್ದಾನೆ ಇಲ್ಲಿ ಐವರು ಯುವಕರು ನಿಂತಿದ್ದಾರೆ.

ಇಲ್ಲಿ ಹಲವಾರು ಚಾಕಲೇಟ್ ಕಾಣಬಹುದು ಹಲವಾರು ಕ್ರೀಮ್ಸ್ ಕಾಣಬಹುದು.

ಇದ್ದು ಒಂದು ಬಸ್ ನಿಲ್ದಾಣ ಇಲ್ಲಿ ಹಲವಾರು ಯುವಕ ಯುವಕರು ನಿಂತಿದ್ದಾರೆ.

ಹಲವಾರು ಯುವಕರು ಬಸ್ಸನ್ನು ಹತ್ತುತ್ತಿದ್ದಾರೆ ಹಾಗೆಯೇ ಸುತ್ತಮುತ್ತಲು ಗಿಡ ಮರಗಳನ್ನು ಕಾಣಬಹುದು.

ಇಲ್ ಇಲ್ಲಿ ತುಕ್ಕು ಹಿಡಿದ ಹಾಳು ಬಿದ್ದು ಹೋದ ಮನೆಯನ್ನ ಕಾಣಬಹುದು.

ಸೀಲಿಂಗ್ ತುಕ್ಕು ಹಿಡಿದು ಹಿಡಿದಿರುವುದನ್ನು ಕಾಣಬಹುದು ಹಾಗೆಯೇ ಲೈಟಿಂಗ್ಸ್ ಗಳನ್ನು ಕಾಣಬಹುದು.

ಹಾಗೆ ಹಲವಾರು ಕಟ್ಟಡಗಳು ಕಂಡು ಬರುತ್ತವೆ.

ಇದು ಒಂದು ಕಟಿಂಗ್ ಶಾಪ್ ಈ ಕಟಿಂಗ್ ಶಾಪ್ ನಲ್ಲೆ ನೋಡಿದ್ದೇನೆ.

ಹಾಗೆ ಒಂದು ಟಿವಿ ಕೂಡ ಕಾಣಬಹುದು.

ಇವಾಕಿ ರೆಡ್ ಆಂಡ್ ಬ್ಲಾಕ್ ಬಟ್ಟೆಯನ್ನು ಧರಿಸಿದ್ದಾಳೆ.

ಹಾಗೂ ಹಲವಾರು ಯುವಕರು ನಿಂತಿದ್ದಾರೆ ವಾಹನ ವಾಹನವನ್ನು ಮೇಲಕ್ಕೆ ಎತ್ತುತ್ತಿದ್ದಾರೆ.

ಹಾಗೆ ಎರಡು ಎಲೆಕ್ಟ್ರಿಕ್ ಕಂಬಗಳನ್ನು ಕಾಣಬಹುದು.

ಇಲ್ಲಿ ಒಂದು ವಿದ್ಯುತ್ ಲೈಟನ್ನು ಕಾಣಬಹುದು.

ಮತ್ತು ಚಿಕ್ಕಮಕ್ಕಳ ಆಟ ಆಡುವ ಸಾಮಾಗ್ರಿಗಳನ್ನು ಕಾಣಬಹುದು.

ಹಾಗೆ ಹಲವಾರು ಗಿಡಮರಗಳನ್ನು ಕಾಣಬಹುದು ಹಾಗೆ ಒಂದು ಎಲೆಕ್ಟ್ರಿಕ್ ವೈರ್ ಗಳನ್ನು ಕಾಣಬಹುದು ಇದು ಒಂದು ಸುಂದರವಾದ ಕಟ್ಟಡ ನಿರ್ಮಾಣ.